ಇಲ್ಲೊಂದು ಹೋಟೆಲ್ ಇದೆ ಹೋಟೆಲಲ್ಲಿ ಡೆಕೋಟರೇಷನ್ ಅಲ್ಲಿ ಇದೆ. ಅದು ರೆಡ್ ಕಲರು ದಿಲ್ ತರ ಬಲೂನ್ಸ್ ಇದೆ ಬಾಜುಯಲ್ಲ ಬಲೂನ್ಸ್ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಬ್ಲೂ ಕಲರ್ ವೈಟ್ ಕಲರ್ ಎಲ್ಲ ಬಲೂನ --

ಇದು ಒಂದು ದೊಡ್ಡದಾದ ಶಶಿನ ಹೋಟೆಲ್ ಅಂತ ಬೋರ್ಡ್ ಹಾಕವ್ರೆ ಹೋಟೆಲ್ ಅಂತ ರೆಡ್ ಮತ್ತೆ ವೈಟ್ ಅಲ್ಲಿ ಹಾಕೋರೆ.

ಅದೆಲ್ಲಾ ಕಂಪೌಂಡ್ ಮತ್ತೆ ಒಳಗಡೆ ಗಾರ್ಡನ್ ತರ ಇದೆ. ಗಿಡಗಳು ಎಲ್ಲಾ ದೊಡ್ದಾಗಿರೋ ಗಿಡಗಳು ಸಣ್ಣ್ ಸಣ್ಣ್ ಗಿಡಗಳಿವೆ.

ಇದ್ದು ಒಂದು ದೊಡ್ದು ಬಿಲ್ಡಿಂಗ್ ಇದೆ ಆದ್ರೂ ವೊಳಗಡೆಲ್ಲ ಕಾರ್ ಗಳು ಬೈಕ್ ಗಳು ಎಲ್ಲಾ ಪಾರ್ಕಿಂಗ್ ಮಾಡಿದರೆ ಆದ್ರೂ ಸುತ್ತ ಎಲ್ಲಾ ಒಂದು ರೆಸಿಡೆನ್ಸಿ ತರ ಒಂದು ಬಿಲ್ಡಿಂಗ್ ಇದೆ.

ಇದೊಂದು ಒಂದು ದಿ ಗ್ರಾಂಡ್ ಹೋಟಲ್ ಎಂಬುದೊಂದು ದೊಡ್ಡದಾಗಿರೋ ಹೋಟೆಲ್ ಇದೆ.

ಅದ್ರ ವೈಟ್ ಕಲರ್ ಬೋರ್ಡ್ ಹಾಕಿದ್ದಾರೆ ಮೇಲ್ಗಡೆ ಚೇತು ರೆಡ್ ಕಲರಲ್ಲಿದೆ ಮತ್ತೆ ದೊಡ್ಡ ಗೆಲ್ಲ ಇವ್ರ್ದು ಬಿಲ್ಡಿಂಗ್ಸ್ ಇದೆ ಕೆಳಗಡೆ ಎಲ್ಲ ಬಾಗಿಲಿಗೆ ಹೂವಿನ ಹಾರ ಹಾಕಿದ್ದಾರೆ.

ಇದು ಶ್ರೀಶೈಲ ಲ್ಯಾಂಡ್ರಿ ಮತ್ತು ಡ್ರೈ ಕ್ಲೀನ್ ಅಂದ್ರೆ ಇಲ್ಲಿ ಬಟ್ಟೆಇ ಸ್ತ್ರೀ ಮಾಡೋದು ಮತ್ತೆ ಅದನ್ನ ಡ್ರೈ ಮಾಡೋದು ತೊಳಿಯದು ಮತ್ತು ಕ್ಲೀನ್ ಮಾಡ್ಕೊಡೋದನ್ನು ಮಾಡ್ತಾರೆ.

ಅಲ್ಲಿ ಮೇಲೆ ಒಂದು ಗುಡಿ ಗೋಪುರವಿದೆ ಈಕಡೆ ಮನೆ ಇದೆ ಮತ್ತೇ ಸಿಟ್ಯಾಸ್ಗಳು ಎರಡು ಸಿಂಟ್ಯಾಸ್ಗಿಳಿವೆ .

ಮತ್ತೆ ಅಲ್ಲಿ ಪೇಲಿ ಹಾಕಿದರೆ ತಂತಿಯಿಂದ ರೆಡ್ ಕಲರ್ ಪಟ್ಟಿ ಹಾಕಿದ್ದಾರೆ ಅಲ್ಲಿ ಹಿಂದಗಡೆ ಒಂದು ವಿಮಾನ --